ಈ ಚಿಟದಲ್ಲಿ ಎಷ್ಟೊಂದು ಕ್ಯಾರ್ರೋಟ್ಸ್ ಇದೆ ಆ ಕ್ಯಾರ್ರೋಟ್ಸ್ ಒಂದು ಚೀಲದಲ್ಲಿ ಮೇಲೆ ಹಾಕಿಟ್ಟಿದ್ದಾರೆ ಹಿಂದ್ಗಡೆ ಗೋಣಿಚೀಲನೂ--

ಕಾಣಿಸ್ತಾ ಇದೆ ಹಾಗೆ ಪಕ್ಕದಲ್ಲಿ ಇರೋ ಸೌತೆಕಾಯಿ ಕಾಣಿಸ್ತಾ ಇದೆ. ಸೌತೆಕಾಯಿ ಕೆಳಗಡೆ ಒಂದು ಬ್ಲಾಕ್ ಕಲರ್ ಟಬ್ ಅಲ್ಲಿ ಹಾಕಿದ್ದಾರೆ.

ಇ ಚಿತ್ರದಲ್ಲಿ ಹರಿಯುವಂತ ಜಲಪಾತ ಕಾಣಿಸ್ತಾಯಿದೆ ಆ ಜಲಪಾತದತ್ರಾ ಒಂದು ಮಾನುಷ ನಿಂತಿದ್ದಾನೆ.

ಇಲ್ಲಿ ಸಿಮೆಂಟ್ ಇನ್ ಸಿಮೆಂಟ್ ಇಂದ ಮಾಡಿರೋ ನೀರು ಕುಡಿಲಿಕ್ಕೆ ತೊಟ್ಟಿ ಕಾಣಿಸ್ತಾಯಿದೆ ಹಚ್ಚ ಹಸಿರಾದ ಗಿಡಗಳು ಕೂಡ ಕಾಣಿಸ್ತಾಯಿದೆ ಕೆಳಗಡೆ ಕೆಂಪು--

ಹಾಗೆ ದೊಡ್ಡಡ್ಡ ಮರಗಳು ಕಾನಸ್ತಯಿದೆ ಆ ಮರಗಳಿಗೆ ಎಲೆನೆ ಇಲ್ಲಾ ಆಥರಾ ಇವೆ ಮರಾ ಎಲ್ಲಾ ಹಚ್ಚ ಹಸಿರಾದ ಮರಗಳು ಕೂಡಾ ಇವೆ ಇ ಚಿತ್ರ--

ಕ್ಯಪ್ ಇದೆ ಹಾಗೆ ಒಬ್ಬ ಹುಡುಗ ಬ್ಲೂ ಕಲರ್ ಅವನು ಮ್ಯಾಟ್ ಹಾಕೆಯಿಲ್ಲ ಹಾಗೆ ಸುಂದರವಾದ ಒಂದು ಮನೆ ಕಾನಿಸ್ತಯಿದೆ ಚಿಕ್ಕದಾಗಿ ಹಿಂದಗಡೆ ಸಿಂಟೆಕ್ಸ್ ಕಾಣಿಸ್ತಯಿದೆ.

ಈ ಫೈಲ್‌ನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಮಾಡಲಾಗಿಲ್ಲ ದಯವಿಟ್ಟು ಕರೆಕ್ಷನ್ಸ್ ಮಾಡಿ.

ಈ ಚಿತ್ರದಲ್ಲಿ ನಮಗೆ ಜಲಪಾತ ಕಾಣಿಸ್ತಾಯಿದೆ ಜಲಪಾತ ಎಷ್ಟು ಮೆಲೆಯಿಂದಾನೂ ಬಿಳ್ತಾಯಿದೆ ಆ ಹಿಂದ್ಗಡೆ ನೋಡಿ ಸುತ್ತಲೂ ನೀರು --

ಹಾಗೆ ಮುಂದೆ ಒಂದು ಟೇಬಲ್ ಇದೆ. ಟೇಬಲ್ ಮೇಲೆ ಬಕೆಟ್ ಒಂದು ಪಾತ್ರೆ ಇದೆ. ಅಲ್ಲಿ ಒಬ್ಬ ಹುಡುಗಿ ನಿಂತಿದ್ದಾಳೆ ಇಲ್ಲಿ ಒಬ್ಬ ಹುಡುಗ ಇದಾನೆ ಹಾಗೆ ಪೂಜಾರಿ ಹೋಗ್ತಾಯಿದಾನೆ.

ಈ ಚಿತ್ರದಲ್ಲಿ ಹುಡುಗರು ಡಾನ್ಸ್ ಮಾಡ್ತಾ ಇದ್ದಾರೆ ಒಬ್ನು ಮೇಲೆಲ್ಲಾ ಕಲರ್ಸ್ ಕಲರ್ಸ್ ಇಂದ ಡೆಕೋರೇಟ್ --

ಖರೇದ್ ಗುಡ್ಡಾ ಕಲ್ಲುಗಳಿವೆ ಹಾಗೆ ಅಚ್ಚ್ಚ ಹಸಿರಾದ ಗಿಡಗಳ ಇದೆ. ಆ ಗಿಡದಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಕೂಡಾ ಇವೆ. ನೀರು ಹರಿಯುವುದಂತನು ಕಾಣಸ್ತಾಯಿದೆ. ನೀರ್ ಕೂಡಾ ಇಷ್ಟು ರೇ --

ಇ ಚಿತ್ರದಲ್ಲೀ ನಮಗೇ ಕಿತ್ತುರರಣಿ ಚನ್ನಮ್ಮ ಉದ್ಯಾನವನ ಬರೆದಿದೆ ಬೋರ್ಡ್ ಮೇಲೆ ದೊಡ್ಡದಾದ--

ಗೇಟ್ ಗೇಟ್ ಒಳಗೆ ಹಚ್ಚಹಸಿರುವಾದ ಗಿಡಗಳಿದೆ ಇ ಗೇಟ್ ಪಕ್ಕದಲ್ಲಿ ಸೂರ್ಯ ಪಕ್ಷಿಗಳು ಹಂ ಮೀನುಗಳು ಚಿತ್ರಗಳು ಬಿಡಿಸಿದ್ದಾರೆ.

ಬ್ಯೂಟಿ ಬಲೂನ್ ಅಂತಾನೂ ಬರೆದಿದ್ದಾರೆಅಮೆಲ್ ಒಬ್ನು ಮಾಸ್ಕ್ ಹಾಕೊಂಡಿದ್ದನೆ ಇನ್ನೊಂದು ಎಸಿ ಕಾಣಿಸ್ತಯಿದೇ ಸ್ಯನಿತೈಸರ್ ಸಮ್ತಿಂಗ್ ಸಮ್ತಿಂಗ್ ಎಲ್ಲಾಯಿದೆ.

ಆ ಜಿರಾಫೆ ಮೇಲೆ ಇ ಮರಾ ಅನ್ನು ತಿಂತಾಯಿದೆ ಇನ್ನೊಂದು ದಿನಸೆ ಕಂಬಿಗಳಿಗೆ ಆಂತ ನಿಂತಿದೆ ಅಚ್ಚ ಹಸಿರಾದ--

ಈ ಚಿತ್ರದಲ್ಲಿ ನಮಗೆ ಬಾತುಕೋಳಿಗಳು ಐದು ಕಾಣಸ್ತಾವ್. ಕರೆಂಟ್ ಪೋಲ್ ಇದೆ ಹಾಗೆ ಹಿಂದ್ಗಡೆ ಅಚ್ಚ ಹಸಿರವಾದ ಗಿಡಗಳಿವೆ.

ತುಂಬಾ ಅಂದ್ರೆ ತುಂಬಾ ದೊಡ್ಡ್ ಮರಗಳು ಕಾನಿಸ್ತಾಇದವೇ ಇಲ್ಲಿ ಇಕ್ಕಿದರೆ ತುಂಬಾ ಅಂದ್ರೆ ತುಂಬಾ ಚೆನಾಗಿದೆ ನೋಡಲಿಕೆ ಸುತ್ತಮುತ್ತ ಗಿಡ ಮರಗಳೆಲ್ಲ ಇದಾವೆ .

ಈ ಚಿತ್ರದಲ್ಲಿ ನಮಗೆ ಸ್ಟೆಪ್ಸ್ ಕಾಣಿಸ್ತಾ ಇದೆ ಹಚ್ಚ ಹಸಿರಾದ ಗಿಡಗಳು ಕಾಣಿಸ್ತಾ ಇದೆ ಮರ ಅಂತು ಇಸ್ಟ ಇಸ್ಟ ದೊಡ್ಡು ಮರ್‌ --

ಈ ಚಿತ್ರದಲ್ಲಿ ನಮಗೆ ತರಕಾರಿ ಮಾರುವವರು ಕಾಣಿಸ್ತಾ ಇದ್ದಾರೆ ಈ ಇತ್ತ ಟೇಬಲ್ ಇದೆ ಟೇಬಲ್ ಮೇಲೆ ತೂಕ ಮಾಡೋದ್ ಕಾಣಿಸ್ತಾ ಇದೆ ಹಾಗೆ ತೂಕ ಮಾಡ್ --

ಒಲ್ ಆ ಹೋ ಲಲ್ ಮೇಲ್ಗಡೆ ಟೆಂಟ್ ಹೌಸ್ ತರಾ ಇದೆ ಆಗ ಹಿಂಡ್ಗದೆ ಹಂಚಿನ ಮನೇಕುಡ ಇದೆ ಒಂದು ಬೂಮ್ ಕೂಡಾ ಇದೆ ಇಲ್ಲಿ ಒಬ್ಬ ಮನುಷ್ಯ ಕೈಕೂಡಾ ಕಾಣು --

ದಲ್ಲಿ ನಮಗೆ ಫ್ಲೋ ಆಫ್ ಹಿರೋಸ್ ಕಾಣಿಸ್ತಾ ಇದೆ. ಸಿಮೆಂಟ್ ಇದೆ. ಹಾಗೆ ಒಂದು ಬೌಲ್‌ನಲ್ಲಿ ಕಟ್ಟಡ ಇದೆ. ಒಂದು ಕೈಯಲ್ಲಿ ಇದೆ .